ಬಾಕ್ಸಿನ ಒಳಗೆ ಗೋಡಂಬಿ ದ್ರಾಕ್ಶಿ ಹಾಗು ಹಲವು ವಸ್ತುಗಳು ಇದೆ.

ಟೇಬಲ್ಲಿನ ಮೇಲೆ ಎಲ್ ಮೂರು ಐದು ಒಂದು ಐದು ಎಂದು ಬರೆಯಲಾಗಿದೆ.

ಅಮರ ಜ್ಯೋತಿ ಅಪಾರ್ಟ್ಮೆಂಟ್ ಎಂದು ಕನ್ನಡ ಹಾಗು ಆಂಗ್ಲ ಭಾಷೆಯಲ್ಲಿ ಬರೆಯಲಾಗಿದೆ.

ಫಿಫ್ಟಿ ಬಿಳಿ ಹಾಗೂ ಕಪ್ಪು ಬಣ್ಣದಲ್ಲಿ ಟೀ-ಶರ್ಟ್ ಧರಿಸಿದ್ದಾನೆ.

ಮನೆಯ ಮೇಲೆ ಹಳದಿ ಬಣ್ಣದ ಡ್ರಮ್ ಇದೆ.

ಜೋಯ್ ಐಸ್ಕ್ರೀಮ್ ನಿನ ಡಬ್ಬಿ ಇದೆ.

ಕೊಕೊ ಕೋಲಾ ಫ್ರಿಡ್ಜ್ ಎರಡು ಇದೆ.

ತ್ರಿಕೋನ ಆಕಾರದಲ್ಲಿ ಹಲವು ಕಿಟಕಿಗಳು ಕಾಣಿಸುತ್ತಿದೆ.

ಉರ್ದು ಭಾಷೆಯಲ್ಲಿ ಫೋಟೋ ಫ್ರೇಮ್ ಹಾಕಿದ್ದಾರೆ

ಹಸಿರು ಬುಕಿನ ಮೇಲೆ ಗೈಡ್ ಎಂದು ಬರೆಯಲಾಗಿದೆ.

ಚಿಕ್ಕ ಚಿಕ್ಕ ಮರಗಳು ಪಾಟ್ ನಲ್ಲಿ ಬೆಳೆದಿವೆ.

ಇಂಟ್ ಮಾರ್ಥಸ್ ಹಾಸ್ಪಿಟಲ್ ಇಂದು ಹಾಕಲಾಗಿದೆ.